ಆ ಬೆಟ್ಟದ ಕಲ್ಲುಗಳು ಕರಿ ಕಲರನಿಂದ ಕೂಡಿದೆ.

ಇದನ್ನು ಕೂಡ ತುಂಬಾ ಸುಂದರವಾಗಿ ನಿರ್ಮಿಸಿದ್ದಾರೆ. ಕಿಡಕಿಗಳು ವೈಟ್ ಕಲರ್ ನಿಂದ ಕೂಡಿವೆ ಅಲ್ಲಿ ಒಬ್ಬ ಜನ ಕೂಡ ಕುಂತ್ - ಕುಂತ್ತಿದ್ದಾನೆ ಕಾಣಬಹುದು.

ಸೈಡ್ ಕೊಡತಾರೆ ಅಂದ್ರೆ ಈ ತರ ಬರೆದಿದ್ದಾರೆ. ಇದು ಆಂಬುಲೆನ್ಸ್ ಒಂದು ಹಾಸ್ಪಿಟಲ್ ಮುಂದೆ ನಿಂತಿದೆ.

ನಿಚ್ಚಳಿಕೆಗಳನ್ನು ಕಟ್ಟಿದ್ದಾರೆ ತುಂಬಾ ಸುಂದರವಾಗಿ ಕೂಡ ಇದನ್ನು ಕಟ್ಟಿದ್ದಾರೆ.

ಹಿಂದೆ ಸ್ವಲ್ಪ ಹಿಂದೆ ನೋಡಿದರೆ ಅಲ್ಲಿ ಸೂರ್ಯ ಕೂಡ ಕಾಣಿಸುತ್ತ ಇದ್ದಾನೆ.

ಇದು ಒಂದು ಪಾರ್ಕ್ ಇದರ ಮೇಲೆ ಒಂದ್ ನಿರ್ಮಿಸಿರುವ ಈ ಸುಂದರವಾದ ಇದು ಇದು ಏನೆಂದರೆ ಇದರ ಮೇಲೆ ಹುಡುಗರು ಹಿಂದೆ ಮೆಟ್ಟಿಲಿಂದ ಮೇಲೆ ಏರಿ ಅಲ್ಲಿಂದ ಕೂತು ಕೆಳಗೆ ಜರ್ದು.

ಇದು ಇದರ ಹೆಸರು ಬಂದ್ಬಿಟ್ಟು ಗಾಂಧಿ ಪಾರ್ಕ್ ಅಂಥ ನಿರ್ಮಿಸಿದ್ದಾರೆ. ಇದರ ಗೋಡೆ ಅಂದರೆ ಕಾಂಪೌಂಡ್ ತುಂಬ ಸುಂದರವಾಗಿದೆ. ಅದರ ಹಿಂದೆ ಇರುವ ಗಿಡಗಳು ಕೂಡ--